ಇದು ಯಾವ ಕಂಪನಿ ಅಂತ ಗೊತ್ತಾಗ್ತಿಲ್ಲ ಆದರೆ ಮೂರು ಕಂಪನಿಗಳ ಹೆಸರು ಆದರೂ ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ಮುಂದೆ ಒಂದು ಜೀಪ್ ನಿಂತಿರುವುದನ್ನು ಕಾಣಬಹುದು ಈ ದೇಗುಲಕ್ಕೆ ಬಣ್ಣಗಳನ್ನು ಚೆಂದ ಬೆಳೆದಿದ್ದಾರೆ.

ಈ ದೇವಸ್ಥಾನಕ್ಕೆ ಕಾಫಿ ಕಲರ್ ಬಣ್ಣದಿಂದ ಪೈಂಟ್ ಮಾಡಿದ್ದಾರೆ ಬಾಗಿಲುಗಳಿಗೆ ನೋಡಬಹುದಾಗಿದೆ.

ಈ ಸ್ಥಳದಲ್ಲಿ ಒಬ್ಬ ಮನುಷ್ಯನು ತಳ್ಳುವ ಗಾಡಿಯನ್ನು ಇಟ್ಟಿಕೊಂಡು ಫಾಸ್ಟ್ ಫುಡ್ ತಯಾರಿಸುವ ಅಂಗಡಿಯನ್ನು ಓಪನ್ ಮಾಡಿದ್ದಾನೆ.

ಆಗೇ ಈ ವಿಶ್ವವಿದ್ಯಾನಿಲಯದ ಮುಂದೆ ಒಂದು ಆಟೋ ಸಾಗುತ್ತಿರುವುದನ್ನು ನೋಡಬಹುದಾಗಿದೆ. ಈ ವಿಶ್ವವಿದ್ಯಾನಿಲಯದ ಮೇಲೆ ಸರಸ್ವತಿ ಚಿತ್ರಣವನ್ನು ನಾವು ನೋಡಬಹುದಾಗಿದೆ.

ಇದು ಒಂದು ಅ ವಿಭೀನ್ನವಾದ ಮನೆಯಲ್ಲಿ ಪರದೆಯನ್ನು ನೋಡಬಹುದಾಗಿದೆ.

ಇದು ಒಂದು ಹಳೆ ಬಿಲ್ಡಿಂಗ್ ತರ ಕಾಣುತಿದ್ದು ಈ ಬಿಲ್ಡಿಂಗ್ ಮುಂದೆ ನೋ ಪಾರ್ಕಿಂಗ್ ಎಂಬ ಬೋರ್ಡ್ ಅನ್ನು ಹಾಕಿದ್ದು--

ಇದೊಂದು ದೊಡ್ಡ ಕಟ್ಟಡವಾಗಿದ್ದು ಈ ಕಟ್ಟಡವು ಅಹ್ ಅಹ್ ರೌಂಡ್ ಆಕಾರದ ಮೇಲೆ ಹಾಗೆ ಇದು ನೋಡಲು ಅರಮನೆ ಅಂತೇ ಕಾಣುತಿದೆ.

ಇದು ಒಂದು ಹಳೆಯ ಬಿಲ್ಡಿಂಗ್ ತರ ಕಾಣುತಿದ್ದು --

ಇದು ರೋಡ್ ತುಂಬ ಬಲವಾಗಿದ್ದು ಇಲ್ಲಿ ಒಂದು ಸಣ್ಣ ಹಂಸವನ್ನು ನೋಡಬಹುದಾಗಿದೆ. ಹಂಸದ ಮುಂದೆ ನೀರು ನಿಂತಿರುವದನ್ನ ನೋಡಬಹುದು.

ಇದು ಒಂದು ಹಳೇ ಬಿಲ್ಡಿಂಗ್ ಆಗಿದ್ದು ಈ ಬಿಲ್ಡಿಂಗ್ ಅಲ್ಲಿ ಸುಮಾರು ಇಪ್ಪತ್ತು ರೂಂಗಳಿದ್ದು ನೋಡಲು ತುಂಬಾ ದೊಡ್ಡ ಬಿಲ್ಡಿಂಗ್ ತರ ಕಾಣುತ್ತಿದೆ --

ಇಲ್ಲಿ ಅನೇಕ ಗಾಡಿಗಳನ್ನು ನಿಲ್ಲಿಸಿ ರುವುದನ್ನು ನಾವು ನೋಡಬಹುದಾಗಿದೆ.

ಇದು ಒಂದು ಟ್ರೆಂಡ್ಸ್ ಆಗಿದ್ದು ಈ ಟ್ರೆಂಡ್ಸ್ ಕಟ್ಟಡವು ನೋಡಬಹುದಾಗಿದೆ ಈ ಟ್ರೆಂಡ್ಸ್ ಸುತ್ತಮುತ್ತ ಬಹಳ ಮರಗಳಾಗಿದ್ದು ಅವು ನೆರಳು ಕೊಡುವಂತೆ ಕಾಣುತ್ತಿದೆ.